ಇದು ಒಂದು ಮರದಾಗ ತೆಂಗಿನಕಾಯಿ ಪೈನಾಪಲ್ ಏನೇನೋ ತಗೊಂಡುಹೋಗಿ ಬಿಟ್ಟಾರೆ ನದೀ ನೀರಂತು ಹೊಸ್ಲು ಮಾಡಕ್ಕತ್ತಾರೆ ಲಂಗಗಳು ಪ್ರಾಕುಗಳು ಎಲ್ಲಾ--

ಇಲ್ಲಿ ಜನ ದುಡ್ಡು ತೆಗೆದುಕೊಳ್ಳಲು ಬರುತ್ತಾರೆ ಎ.ಟಿ.ಎಂ ಗಳಲ್ಲಿ ಜನ ದುಡ್ಡು ತೆಗೆದುಕೊಳ್ಳಲು ಹೋಗುತ್ತಾರೆ ಹೀಗಾಗಿ ಬ್ಯಾಂಕ್ ಗಳ ಎ.ಟಿ.ಎಂ ಗಳು ತುಂಬಾ ಸಹಕಾರಿ ಆಗಿವೆ ಜನರಿಗೆ.